ಇದು ಒಂದು ಪಾರ್ಕಿಂಗ್ ಏರಿಯಾ ಈ ಪಾರ್ಕಿಂಗ್ ಏರಿಯಾ ದಲ್ಲಿ ಎರಡು ರೋಸ್ ಕಾಣಿಸ್ತ ಇದೆ ಫಸ್ಟ್ ರೋ ಅಲ್ಲಿ ಫೋರ್ ವೀಲರ್ ನಿಂತಿದೆ.

ಇಲ್ಲಿ ಕಾಫಿ ಬೀಜವನ್ನು ನಾವು ಹೇಗೆ ಉಪಯೋಗಿಸಬಹುದೆಂದು ಕಾಣಬಹುದು. ಮೊದಲು ತಮ್ಮ ಕೈಗಳನ್ನು ಹ್ಯಾಂಡ್ ಸ್ಯಾನಿಟೈಜರನಿಂದ ಸ್ವಚ್ಛಗೊಳಿಸಿ ನಂತರ ಈ ಕಾಫಿ ಬೀಜದಲ್ಲಿ ಕೇಕ್ ಅನ್ನು ಮಾಡಿ--

ಸೀಗಡಿಗಳು ಕಾಣಬಹುದು ಮತ್ತೆ ಇದನ್ನು ಇವೆಲ್ಲಾ ಮೀನುಗಳನ್ನು ಶುದ್ಧ ಮಾಡಿಸಿ ಮಾರಾಟ ಮಾಡುತ್ತಾರೆ.

ಇದನ್ನು ಈಗಾಗಲೇ ಓಪನಿಂಗ್ ಮಾಡಿರಬಹುದು ಬಲೂನ್ಸ್ ಅಲ್ಲಿ ಎಂಟ್ರನ್ಸ್ ಅನ್ನ ಡೆಕೋರೇಟ್ ಮಾಡಿದರೆ.

ಪುಟ್ಟ ಪುಟ್ಟ ಮಕ್ಕಳು ಶಾಲೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಶಾಲೆಯಲ್ಲಿ--

ಇದೊಂದು ಓಪನ್ ಗ್ರಾಂಡ್ ಹಾಲ್ ಈ ಹಾಲ್ ನಲ್ಲಿ ನಾಲ್ಕು ಜನ ಸ್ಟೇಜ್ ಮೇಲೆ ನಿಂತಿ ಫೋಟೋ ತೆಗೆದಿದ್ದಾರೆ. ಅದ್ರಲ್ಲಿ ಮೂರು ಜನ ಫಾರಿನರ್ಸ್ .

ಇದೊಂದು ಕೆ.ಎಸ್‌.ಆರ್‌.ಟಿ.ಸಿ. ಬಸ್ ಸ್ಟಾಪ್ .

ಇದು ಈಚೆ ಕಡೆ ಬಿಲ್ಡಿಂಗ ಅಲ್ಲಿ ಗ್ಲಾಸ್ಸ್ ಅನ್ನು ಹಾಕಿ ಕಟ್ಟಿದ್ದಾರೆ .

ಇದೊಂದು ಗೋಪಾಲಗೌಡ ಶಾಂತವೇರಿ ಮೋದಿ ಹಾಸ್ಪಿಟಲ್ ಎಂಟ್ರನ್ಸ್ ಇದೆ ಇಲ್ಲಿ ಸೆಕ್ಯುರಿಟಿ ಗಾರ್ಡ್ಗೆ ಒಂದು ರೂಮ್ ಇದೆ.

ಇದು ಒಂದು ಹಾರದ ಮಾರುಕಟ್ಟೆ ಈ ಮಾರುಕಟ್ಟೆ ಒಂದು ದೇವಸ್ಥಾನ ಪಕ್ಕದಲ್ಲಿ ಇದೆ.

ಇದೊಂದು ಸರ್ಕಲ್ ಸರ್ಕಲ್ ಮೇನ್ ರೋಡ್ ಇದರಲ್ಲಿಈ ಸರ್ಕಲ್ ಅಲ್ಲಿ ಹಲವು ಬಗೆಯ ವಾಹನಗಳು ಓಡಾಡಿದರೆ ಅಲ್ಲಿ ಟೂ ವೀಲರ್ ನೋಡಬಹುದು ಕಾರ್ಗಳಿವೆ ಟಿ.ಟಿ. ಗಳಿವೆ.